ಮತ್ತೆ ಇಲ್ಲಿ ಹಸಿರಾಗಿರ್ತಾಕ್ಕಂತಹ ಒಂದು ಹೊಲ ಇದೆ ಇಲ್ಲಿ ಆಹ್ ಕೆಲಸವನ್ನು ಮಾಡ್ತಾ ಇದ್ದಾರೆ.

ಅದ್ರ ಕೆಳಗಡೆ ಒಂದು ಹುಲ್ಲುಗಳ ನೆಲ ಕೂಡ ಇದೆ ಈಕಡೆ ಮಣ್ಣಿನ ನೆಲ ಕೂಡ ಇದೆ ಮತ್ತು ತುಂಬಾ ದೊಡ್ಡಗಿರತಕಂತಹ ಮರಗಳು ಕೂಡ ಇದ್ದಾವೆ.

ಮತ್ತೆ ಒಂದು ನೆಲ ಕೂಡ ಸಿಮೆಂಟ್ನಿಂದ ಮಾಡಿದ್ದಾರೆ ಇಲ್ಲಿ ಅಕ್ಕ ಪಕ್ಕಾ ಗಿಡಗಳು ಮರಗಳು ಎಲ್ಲಾ ತುಂಬಾ ದೊಡ್ಡದಾಗಿ ಎತ್ತರವಾಗಿ ದಪ್ಪ ಆಗಿ ಬೆಳಿದ್ದಿದಾವೆ. ನೋಡೋದಕ್ಕ --

ಇಲ್ಲಿ ಒಂದು ತರಕಾರಿ ಅಂಗಡಿ ಕಾಣುಸ್ತಾಯಿದೆ ಮತ್ ಆ ಕಡೆ ಒಂದ್ ದೊಡ್ಡದಾದಂತಹ ಬಿಲ್ಡಿಂಗ್ ಕೂಡ ಕಾಣುಸ್ತಾಯಿದೆ.

ಮತ್ ಇ ಕಡೆ ಒಂದು ಬೋರ್ಡ್ ಕೂಡ ಕಾಣುಸ್ತಾಯಿದೆ ಇಲ್ಲಿ ಒಂದು ಬೈಕ್ ನಿಂತಿದೆ ಒಂದು ಪ್ಲಸ್ ಮಾರ್ಕ್ ಚಿನ್ನೆ ಕಾಣುಸ್ತಾಯಿದೆ ಇಲ್ಲಿ ಯಲ್ಲೋ ಕಲರ್ನ ಡೋರ್ಗಳು ಕಾಣುಸ್ತಾಯಿದಾವೆ --

ಇಲ್ಲಿಒಂದು ದೊಡ್ಡದಾಗಿರತಕಂತಹ ಬಿಲ್ಡಿಂಗ್ ಕೂಡ ಕಾಣುಸ್ತಿದೆ ಮತ್ತೆ ಇಕಡೆ ಒಂದು ವೈಟ್ ಕಲರ್ ಆಗಿರಕಂತಹ ಒಂದು ಬಿಲ್ಡಿಂಗ್ ಕೂಡ ಕಾಣುಸ್ತಾಯಿದೆ ಇಲ್ಲಿ ಲೈಟ್ ಕಂಬಗಳು ಕಾಣುಸ್ತಾಇದ್ದಾವೆ ಮತ್ತು ತುಂಬಾ ಮರ ಗಿಡಗಳೆಲ್ಲ ಬೆಳ್ದಿದಾವೆ. ನೋಡೋದಿಕ್ಕೆ ಹಸಿರಾಗಿದಾವೆ ಮತ್ತೆ ಒಂದು ರೋಡ್ ಕೂಡ ಇದೆ ನೋಡೋದಿಕ್ಕೆ--

ಇಲ್ಲಿ ಒಂದು ದೊಡ್ಡದಾದಂಥಹ ಬಿಲ್ಡಿಂಗ್ ಕಾಣುಸ್ತಾಯಿದೆ ವೈಟ್ ಕಲರ್ ಮತ್ತೆ ಮೆರೂನ್ ಕಲರ್ ಮತ್ತೆ ಇಲ್ಲಿ ಒಂದು ದೊಡ್ಡದಾದಂಥಹ ಬೋರ್ಡ್ ಕೂಡ ಇದೆ ಮತ್ತು ಒಂದು ಕಾರ್ ಕೂಡ ನಿತ್ತಿದೆ. ಇಲ್ಲಿ ಮತ್ತೊಂದು ತುಂಬಾ ದೊಡ್ಡದಾದಂಥಹ ಮರಗಳು ಕೂಡ ಬೆಳ್ದಿದ್ದಾವೆ ಮತ್ತೆ ಒಂದು--